ಇದು ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿದೆ ಹಾಗೆ ಇಲ್ಲಿ ಒಂದು ಸ್ಟ್ಯಾಂಡಿಂಗ್ ಆಗಿರುವುದನ್ನು ಸಹ ನಾವು ಗಮನಿಸಬಹುದ--

ಹಾಗೆ ಇಲ್ಲಿ ಒಂದು ಪ್ರಾಣಿ ಆಡಾಡುತ್ತಿರುವುದನ್ನು ಸಹ ನಾವು ಗಮನಿಸಬಹುದಗಿದೆ ಹಾಗೆ ಇಲ್ಲಿ ಒಂದು ವಿಚಿತ್ರವಾದ ಕಲ್ಲು ಇರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ--

ಇದು ಒಂದು ಲಾಡ್ಜ್ ಅಂಡ್ ರೆಸ್ಟೋರೆಂಟ್ನ ಚಿತ್ರವಾಗಿದೆ. ಹಾಗೆ ಇಲ್ಲಿ ಹಲವಾರು ರೂಮ್ಸ್ಗಳನ್ನು ಸಹ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಇಲ್ಲಿ ಲೈಟಿಂಗ್ಸ್ ಗಳನ್ನ ಸಹ ಗಮನಿಸಬಹುದಾಗಿದೆ.

ಇಲ್ಲಿ ಹಲವಾರು ಸಾರಂಗಗಳು ಇರುವುದನ್ನು ನಾವು ಗಮನಿಸಬಹುದಾಗಿದೆ ಹಾಗೆ ಅಲ್ಲಿ ಹಲವಾರು ಮರ ಇರು ಮರಗಳು ಇರುವುದನ್ನು ನಾವು ಗಮನಿಸಬಹುದಗಿದೆ.

ಹಾಗೆ ಅಲ್ಲಿ ಬಾಟಲಿ ಇರುವುದನ್ನ ನೋಡ ಬಹುದು ಹಾಗೆ ಅಲ್ಲಿ ಒವ್ರ ಮನುಷ್ಯ ಹಿಂಬಿವ್ಹಾಗದಲಿ ಬ್ಲೂ ಕಲರ್ ಟಿ ಶರ್ಟ್ ಬ್ಲಾಕ್ ಪ್ಯಾಂಟ್ ಹಾಕಿ ಧರಿಸಿರೋದನ್ನ ನಾವು ನೋಡಬಹುದು.

ಇಲ್ಲಿ ಹಲವಾರು ಜನ ಮುಸ್ಲಿಮರು ನದಿಯಲ್ಲಿ ನಿಂತಿರುವುದನ್ನು ಗಮನಿಸಬಹುದು ಹಾಗೆ ಬಾಳೆಹಣ್ಣುಗಳನ್ನು ಬಾಳೆ ಕಂಬಗಳನ್ನು ಸಹ ನಾವು ಗಮನಿಸಬಹುದು.

ಬನೀನ್ ಮೇಲೆ ರೈಟ್ ಮಾರ್ಕ್ ಇರುವುದನ್ನು ಸಹ ನಾವು ಗಮನಿಸಬಹುದು ಹಾಗೆ ಮುಂಭಾಗದಲ್ಲಿ ಡಂಬಲ್ಸ್ ಇರುವುದನ್ನು ಸಹ ನಾವು ಗಮನಿಸಬಹುದು ಹಾಗೆ ಹಿಂದೆ ಒಬ್ಬ ಮನುಷ್ಯ ಕುಳಿತಿರುವುದನ್ನು ಸಹ ಗಮನಿಸಬಹುದು.